ಈ ಚಿತ್ರದಲ್ಲಿ ಕಾಣುವುದೇನೆಂದರೆ ಇದು ಒಂದು ಅರಣ್ಯದ ದ್ವಾರ ಬಾಗಿಲು ಅಯ್ತೆ ಅದು ಕಟ್ಟೆ ಮಾಡಲ್ಪಟ್ಟಿದೆ ಅದರ ಮೇಲೆ ಪಕ್ಕದಲ್ಲಿ ಮತ್ತೆ ಮೇಲೆ--

ಈ ಚಿತ್ರದ್ಲಲಿ ಕಾಣುವುದು ಏನೆಂದರೆ ನಮ್ಮ ಭಾರತೀಯ ಸ್ಟೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಎ.ಟಿ.ಎಂ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಶಾಕೆ ಮತ್ತು ಬ್ಯಾಂಕ್‌ಗಳು ಕಾಣುತ್ತಿದೆ.

ಮತ್ತೆ ಇಲ್ಲಿ ಹಲವಾರು ವಿದ್ಯ ವಿದ್ಯೆಗೆ ಸಂಬಂದಿಸಿದ ಮತ್ತ ಆಟ ಓಟ ಪಾಠಗಳಿಗೆ ಸಂಬಂದಿಸಿದ ಬುಕ್ಗಳ ಎಲ್ಲವೂ ಸಿಗುತ್ತದೆ ಇಲ್ಲಿ ಎಲ್ಲ ತರಹದ ಬುಕ್ ಗಳನ್ನೂ ನಾವು ಖರೀದಿಸಬಹುದು--

ಈ ಚಿತ್ರದ್ಲಲಿ ನಾವು ಬರಡಾಗಿರುವ ಭೂಮಿಯನ್ನು ನೋಡಬಹುದು ಹಾಗೆ ಗಿಡ ಮರಗಳು ನೀರಿಲ್ಲದೆ ಒಣಗಿರುವುದು ಹಾಗೆ ಮನ್ನು --

ಈ ನೀರಿನಿಂದ ಬೆಳೆಗಳು ತಮಗೆ ಬೇಕಾದಷ್ಟು ನೀರನ್ನು ಒದಗಿಸಿಕೊಂಡು ಉತ್ತಮವಾದಂಥ ಬೆಳೆಗಳನ್ನು ಬೆಳೆಯಲು ಕೂಡ ಸಹಕಾರವಾಗಿದೆ.

ಈ ಚಿತ್ರದಲ್ಲಿ ನಾವು ಬೀದಿ ಬದಿಯ ವ್ಯಾಪಾರಿಗಳು ನಡೆಸುವ ಅಂಗಡಿಯನ್ನು ನೋಡಬಹುದಾಗಿದೆ ಈ ಅಂಗಡಿಯ ಊಟ ರುಚಿಯಾಗಿದ್ದರು ದೇಹಕ್ಕೆ ಅಷ್ಟು --

ಶ್ರೇಯಸ್ಸಲ್ಲ ಅನ್ನುವುದು ದೊಡ್ಡವರ ನಂಬಿಕೆ ಹೀಗಾಗಿ ನಾವು ಆದಷ್ಟು --

ಈ ಚಿತ್ರದಲ್ಲಿ ನಾವು ದಿನಸಿ ಅಂಗಡಿಯನ್ನು ನೋಡಬಹುದು ನಮಗೆ ಪ್ರತಿನಿತ್ಯ ಬೇಕಾದನಂತಹ ಅಗತ್ಯವನ್ನು ಪೂರೈಕೆಯನ್ನ --

ಈ ಚಿತ್ರದಲ್ಲಿ ನಾವು ಅಂಚೆ ಕಚೇರಿಯನ್ನು ನೋಡಬಹುದು .

ಮಕ್ಕಳಿಗೆ ಬೇಗ ಬೇಕಾದಂಥ ಆಟ ಆಡುವ ವಸ್ತುಗಳು ಹೀಗೆ ಪ್ರತಿಯೊಂದು ಸೌಕರ್ಯವಿರುತ್ತದೆ ಹಾಗೆ --

ಈ ಚಿತ್ರದಲ್ಲಿ ನಾವು ದೇಹವನ್ನು ಕಟ್ಟ್ಟು ಮಸ್ತಾಗಿ ಇಟ್ಟುಕೊಂಡಿರವ ವ್ಯಕ್ತಿಯನ್ನು ನೋಡಬಹದು ಇಂದಿನ ದಿನ ಮನಗಳಲ್ಲಿ --

ಹಿರಿಯ ನಾಯಕರ ಪ್ರತಿಮೆಗಳನ್ನು ರೋಡಿನ ಮದ್ಯದಲ್ಲಿ ಸ್ಥಾಪಿಸಿರುವುದು ಕಾರಣ ವೇನೆಂದರೆ ಅವರ ಆದರ್ಶಗಳನ್ನು ಅವರ ವ್ಯಕ್ತಿತ್ವಗಳನ್ನು ನಮ್ಮಲ್ಲಿ ನಾವು ಅಳವಡಿಯಿಕೊಳ್ಳೋದೇ ಹೊರತು ಅದನ್ನು ಸುಮ್ಮನೆ --

ಮ್ಮ್ ಅವಶ್ಯಕೆತೆಗಳನ್ನು ಪೂರೈಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜನರು ಆ ಕಡೆ ಇಂದೀಚೆಗೆ ಈ ಕಡೆ ಇಂದೀಚೆಗೆ ಬರುವಲ್ಲಿ --

ಆಹ್ಹ್ ಬೇಸಿಗೆ ದಿನಗಳಲ್ಲಿ ಈ ಆಹಾರ ತುಂಬಾ ಇಷ್ಟ ಪ --

ಈ ಚಿತ್ರದಲ್ಲಿ ನಾವು ಒಂದು ಮೈದಾನವನ್ನು ನೋಡಬಹುದು ಹಮ್ ಈ ಮೈದಾನದಲ್ಲಿ ಆ --

ಹಂ ಜನರು ಸಾಮಾನ್ಯರು ಹಣವನ್ನು ತೆಗೆಯುವಲ್ಲಿ ಸಂಗ್ರಹಣೆ ಮಾಡುವಲ್ಲಿ ಬ್ಯಾಂಕ್ಗಳು ಪ್ರಮುಖ ಪಾತ್ರ ವಹಿಸುತ್ತದೆ.

ಈ ಚಿತ್ರದಲ್ಲಿ ನಾವು ಅಹ್ ಮನೆಗೆ ಬೇಕಾಗುವಂತಹ ವಸ್ತುಗಳನ್ನು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗು ಅವಶ್ಯಕವಾಗಿರುವಂತಹ ವಸ್ತುಗಳು.

ಹೀಗಾಗಿ ಮನೆಯು ನೋಡಿ ನೋಡುವುದಕ್ಕೆ ತುಂಬಾ ಚನ್ನಾಗಿ ಕಾಣುತ್ತಿದೆ ಇಲ್ಲಿ ಪ್ರತಿಯೊಂದು --

ಈ ಚಿತ್ರವು ಹಳ್ಳಿಯಲ್ಲಿ ನಡೆಯುವ ಜಾತ್ರೆ ಅಥವಾ ಶೈಕ್ಷಣಿಕ ಸಂಪ್ರದಾಯವಾಗಿದ್ದು

ಈ ಚಿತ್ರದಲ್ಲಿ ನಾವು ಪ್ರಕೃತಿ ಹಾಗೆ ಹೊಲ ಮತ್ತು ಗದ್ದೆ ಮತ್ತು ಸುತ್ತಲು ಹಸಿರಿರುವ ವಾತಾವರಣವನ್ನು ನೋಡಬಹುದು.

ಉಹ್ ಕ್ರಿಶ್ಚಿಯನ್ಸ್ ಗೆ ಈ ಹಬ್ಬ ಒಂದು ವಿಶೇಷದಾಯಕ ಹಬ್ಬವಾಗಿದ್ದು.

ಅಷ್ಟೆ ಸುಂದರವಾಗಿರಬಹುದು ನೋಡುವ ನೋಟ ಚನ್ನಾಗಿದ್ದರೆ ಎಲ್ಲವು ಚನ್ನಾಗಿರುತ್ತದೆ ಎನ್ನುವುದೆ ಇಲ್ಲಿನ ನಂಬಿಕೆ.

ಇಲ್ಲಿ ವ್ಯಕ್ತಿಗಳು ತಮಗೆ ಹಸಿವಾದ ಕೂಡಲೆ ತಮಗೆ ಬೇಕಾದಂತಹ ಆಹಾರವನ್ನ ನಿಶ್ಚಿಂತೆಯಾಗಿ ಸೇವಿಸುವುದಾಗಿದೆ .